ಈ ರೀತಿಯಾಗಿ ಬ್ಯಾಂಕ್ ಆಗಿದ್ದು ಇಲ್ಲಿ ಒಂದು ಈ ರೀತಿಯಾಗಿ ನಿಂತುಕೊಂಡಿದ್ದಾನೆ ಇಲ್ಲಿ ಸುತ್ತ ಜನರು ಓ ಕೂಡ ಓಡಾಡ್ತಿದಾರೆ ಇಲ್ಲಿ ದೊಡ್ಡದಾಗಿ ಬೋರ್ಡ್ ಕೂಡ ಇಟ್ಟಿದಾರೆ ಇಲ್ಲಿ ತುಂಬಾ ಜನರು ಓಡಾಡ್ತಿರೋದನ್ನ ನೋಡಬಹುದು.

ಒಂದು ಕಟಡ್ ಇ ರೀತಿಯಾಗಿ ಇಲ್ಲಿ ನೋಡಬಹುದು ಎರಡು ಮರಾ ಗಾಡಿ ಹೋಗ್ತಾ ಇದೆ ಅದೇ ರಿತಿಯದ್ ಕಾರ್ ಕುಡ್ ಇದೆ.